ವಾಜ್ ಗಳು ಗಿಫ್ಟ ಗಳು ಸಹ ದೊರೆಯುತ್ತವೆ ಇದರಲ್ಲಿ ಕೂಲ್ ಡ್ರಿಂಕ್ಸ್ ನಲ್ಲಿ ಮಜಾ ಸ್ಪಿರಿಟ್ --

ಜೆ_ಸಿ_ಪಿ ಕಾರ್ಯವನ್ನು ಮಾಡುತ್ತಿರುವಾಗ ಚರಂಡಿಗಳನ್ನು ಹಗೆದು ಹಾಕುತ್ತಿದ್ದಾರೆ ಕಂಬಿಗಳ ಪಕ್ಕದಲ್ಲಿ ರೈಲು ಓಡಾಡುವ ಹಾಗೆ ಮಾಡಿದ್ದಾರೆ.

ಈ ಆಕರ್ಷಣೆಯವಾದ ಬ್ರು ಅ ಬೃಂದಾವನದಲ್ಲಿ--

ಬದನೆಕಾಯಿಯನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ ಈ ಕಡೆ ಒಬ್ಬ ವ್ಯಕ್ತಿ ಮಹಿಳೆ ನೀಲಿ ಬಣ್ಣದಲ್ಲಿರುವ ವೇಲಿ ಹಾಕಿಕೊಂಡು ಈರುಳ್ಳಿಯನ್ನು ಬೆರೆಸುತ್ತಿದ್ದಾ--

ಆಕಡೆ ಎರಡು ಚೇಡುಗಳು ಒಟ್ಟು ನಾಲ್ಕು ಚೇರುಗಳು--